ಇದು ಒಂದು ಜಾತ್ರೆ ಮೋಹೋತ್ಸವ ಆಗ್ಲಿ ಯಾವದೇ ಒಂದು ದೊಡ್ಡ ಕಾರ್ಯಕ್ರಮ ಆಗಿರ್ಲಿ ಅಲ್ಲಿ ಈ ಜಾತ್ರೆ ಮೊಹೋತ್ಸವ ದಲ್ಲಿ ಆಹ್ಹ್ ತುಂಬಾ ಜನ ಮಾಡ್ತಾರೆ. ಅಂದ್ರೆ ಅಲ್ಲಿ ನೋಟೀಸ್ ಹಾಕಿರ್ತಾರೆ.